ಮತ್ತು ಇಲ್ಲಿ ಹಲವು ವಿಧದ ಮೀನುಗಳನ್ನು ಕಾಣಬಹುದು ಇಲ್ಲಿ ಐದು ಬುಟ್ಟಿಗಳನ್ನು ಕಾಣಬಹುದಾಗಿದೆ. ಎರಡು ಬುಟ್ಟಿಗಳು ಒಂದು ಹಳದಿ ಮತ್ತು ಕೆಂಪು ಬಣ್ಣದಿಂದ ಬಂದಿದ್ದಾವೆ ಉಳಿದಿದ ಮೂರು ಬುಟ್ಟಿಗಳು ಸ್ಟಿಲ್ಲಿಂದ ಮಾಡಿದ್ದಾರೆ.

ಕೆಂಪು ಬಿಳಿ ಹಸಿರು ಮೊನಾಗನು ಒಂದಿದೆ ಮತ್ತು ಹಲವಾರು ಬೋರ್ಡ್ ಗಳನ್ನೂ ಕಾಣಬಹುದಾಗಿದೆ.

ಇದು ಒಂದು ಅದ್ಭುತವಾದ ಚಿತ್ರವಾಗಿದೆ ಇಲ್ಲಿ ಟ್ಯಾಕ್ಟರ್ನ ಮಾರ್ಕ್ಗಳನ್ನು ಕಾಣಬಹುದಾಗಿದೆ.

ಇದು ನಮ್ಮವರು ಕಟ್ಟು ಆಗಿದೆ ಇದು ಒಂದು ಅದ್ಭುತ ಚಿತ್ರವಾಗಿದೆ. ಇಲ್ಲಿ ಕೆಂಪು ಹಳದಿ ಬಿಳಿ ಹೂಗಳನ್ನು ಕಾಣಬಹುದಾಗಿದೆ. ಹಲವಾರು ಹೂವುಗಳನ್ನು ಚೀಲದಲ್ಲಿ ಸಂಗ್ರಹಿಸಿ ಇಟ್ಟಿದ್ದಾರೆ. ಎಡ ಭಾಗದಲ್ಲಿ ಟ್ರೈ ಗಳನ್ನು ನೋಡಬಹುದಾಗಿದೆ. ಇಲ್ಲಿ ಒಂದು ತಕ್ಕಡಿಯನ್ನು ಕಾಣಬಹುದಾಗಿದೆ. ಇಲ್ಲಿ ಎಡ ಭಾಗದಲ್ಲಿ ಒಂದು ಸ್ಕೂಟಿ ಯನ್ನು ಕಾಣಬಹುದಾಗಿದೆ ಅದರಲ್ಲಿ ಹೂವನ್ನು ಇಟ್ಟಿದ್ದಾರೆ.

ಇದು ಒಂದು ಹೂವು ಮಾರುವ ಸ್ಥಳವಾಗಿದೆ ಇಲ್ಲಿ ಹಲವಾರು ಖಾಲಿ ಟ್ರೇ ಕಾಣಬಹುದಾಗಿದೆ ಮತ್ತು ಒಂದು ಟಾನ್ ಅನ್ನು ಟಿನ್ ಅನ್ನು ಕಾಣಬಹುದಾಗಿದೆ. ಇಲ್ಲಿ ಹಲವಾರು ಗುಲಾಬಿ ಹೂವುಗಳು ಕಾಣುತ್ತಿವೆ.

ಇದು ನಷ್ಟದ ಚಿತ್ರ ಆಗಿದೆ. ಇದು ಹೂವು ಮಾರಾಟ ಮಾಡುವ ಅಂಗಡಿ ಯಾಗಿದೆ. ಇಲ್ಲಿ ಹಲವು ವಿಧದ ಹೂವಿನ ಹಾರಗಳನ್ನು ಕಾಣಬಹುದು ಮತ್ತು ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಇಲ್ಲಿ ಹಲವಾರು ಲೈಟ್ ಗಳು ಉರಿಯುತ್ತೇವೆ ಇಲ್ಲಿ ಮ --

ಕಿಟಕಿಯನ್ನು ಕಾಣಬಹುದಾಗಿದೆ ಮತ್ತು ಎಡಭಾಗದಲ್ಲಿ ಒಂದು ಬಾಗಿಲನ್ನು ಕಾಣಬಹುದಾಗಿದೆ.

ಇದು ಒಂದು ಮ್ಯೂಸಿಕ್ ನ ಕೊಠಡಿ ಆಗಿದೆ ಇಲ್ಲಿ ಅಲವರು ವ್ಯಕ್ತಿ ಗಳನ್ನೂ ಕಾಣಬವುದು ಇಲ್ಲಿ ತಬಲವನ್ನು ಕಾಣಬಹುದು ಕೀಬೋರ್ಡ್ ಅನ್ನು ಕಾಣಬಹುದು.

ದೊರದಲ್ಲಿ ಕಬ್ಬಿಣ ಸಲಿಕೆಗಳು ಬಿದ್ದಿವೆ ಮತ್ತು ಕರೆಂಟ್ ಕಂಬಗಳು ಕಾಣಬಹುದು ದೊರದಲ್ಲಿ ಗಿಡಗಲಿದ್ದು ಹಚ್ಚಸರಿಂದ ಕೂಡಿದೆ.

ಇದೊಂದು ನಿಸರ್ಗದ ಚಿತ್ರವಾಗಿದೆ ರೋಡಿ ನ ಮೇಲೆ ಒಂದು ನಾಯಿ ನಿಂತಿದೆ ಮತ್ತು ಹಲವು ಬಂಡೇಗಳನ್ನೂ ಕಾಣಬಹುದಾಗಿದೆ ಇದ್ದೊಂದು ಅದ್ಭುತವಾದ ಚಿತ್ರವಾಗಿದೆ.

ಇಬ್ಬರು ಕಸಬಾರಿಗೆ ಇಡಿದುಕೊಂಡು ಸ್ವಚ್ಛ ಮಾಡುತ್ತಿದಾರೆ ದೂರದಲ್ಲಿ ಹಲವಾರು ಗಿಡ್ಡಗಳನ್ನು ಕಾಣಬಹುದು ಹಚ್ಚ ಹಸರಿಂದ ಕೂಡಿವೆ.

ಇದು ಒಂದು ಮೈದಾನದ ಚಿತ್ರವಾಗಿದೆ ಹಿಂದೆಗದೆ ಹಲವಾರು ಬಿಲ್ಡಿಂಗ್ ಗಳು ಕಾಣಬಹುದು ಆದರೆ ಸಣ್ಣ ಸಣ್ಣ ಕಿಟಕಿಗಳನ್ನು ಕಾಣುತ್ತೀವಿ ಇಲ್ಲಿ ಒಂದು ವಿದ್ಯುತ್ ಕಂಬ ಆಯ್ತೆ ಅದಕ್ಕೆ ವಿದ್ಯುತ್ ತಂತಿ ಅನ್ನು ಇಡಿಸಲಾದೆ.

ಇಲ್ಲಿ ನಾಲಕ್ಕು ಸೆಟ್ ಪುಸ್ತಕಗಳನ್ನು ಇಡಲಾಗಿದೆ.

ಮೇಲೆ ಸಣ್ಣ ಸಣ್ಣ ಗಿಡಗಳು ಇದ್ದು ಹಚ್ಚ ಹಸಿರಿನಿಂದ ಕೂಡಿದೆ ಮತ್ತುಇಲ್ಲಿ ಹಲವಾರು ಬಂಡೆಗಳನ್ನು ಕಾಣಬಹುದಾಗಿದೆ.